ಬೇಕರಿ ದೊಡ್ದು ನಮ್ಮ ಹಳ್ಳಿಯಾಗೆಲ್ಲ ಕಿರಾಣಿ ಅಂಗಡಿ ಏನೈತಿ ಕಿರಾಣಿ ಅಂಗಡಿಯಲ್ಲಿ ಎಲ್ಲ ತರದ್ದು ಸಿಗ್ತಾವೆ ನಮಗೆ ಯಾವುದು ಅಂತ ದೊಡ್ಡ ಬೇಕರಿ ಗೀಕರಿ ಮಾಡಕ್ಕಾಗಲ್ಲ ನಮ್ಮ ಹಳ್ಳಿಯಾಗೆ.

ಬುತ್ತಿ ಕಟ್ಟಿಕೊಂಡು ಹೋಗಿ ಆಡ್ ಕರ್ ಆಡ್ ಗೀಡ್ ಎಲ್ಲ ತಿರ್ಕೊಂಡು ಹೋಗಿ ಅಲ್ಲೇ ಆಡ್ ಕಾಯ್ದು ಜಳಕ ಮಾಡಿ ಆಡಿಗ್ ನೀರ್ ಕುಡಿಸಿ--

ಬಾಲ್ಯ ವಯಸಿನಲ್ಲಿ ಇಲ್ಲಿ ಹಳ್ಳಿ ಯಲ್ಲೆಲ್ಲ ಅಲ್ಲೆಲ್ಲ.

ಇದು ಹಳ್ಳಿಯಲ್ಲಿ ಕಾಣುತ್ತದೆ ಇದು ಪ್ರತಿಯೊಂದು ಕೆಲಸ ಎಲ್ಲ ನಮ್ಮ ಶಾಲೆಯ ಏನಾದ್ರು ಸಮಸ್ಯೆ ಊರಲ್ಲಿ ಸಮಸ್ಯೆ ಆಗಲಿ ನಾವು ವಾರ್ಡ್ ಮೆಂಬರ್ ಆಗ್ಲಿ.

ಅಲ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡ್ತಾರ ಅಲ್ಲಿ. ಪಿಕ್ಣಿಕ್ ಆಗ್ಲಿ ಲವರ್ಸ್ ಆಗ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡಿ ಆ ಟೂರಿಸ್ಟ್ ಪ್ಲೇಸ್ ನೋಡಿ .

ಎ ಅದು ಪಾರ್ಕ್ ಅಲಿ ಅದೆಲ್ಲ ಕಾಮನ್ ಪಾರ್ಕ್ ಇದು ಮಾಡಿರೋದೇ ಅಂತದಕೆ .